ಇದು ದೊಡ್ಡದಾದ ಕಟ್ಟ ಕಟ್ಟಡದ ಕೆಳಭಾಗದಲ್ಲಿ ಎರಡು ಧೈತ್ಯ ಆನೆಗಳು ನಿಂತಿವೆ ಒಂದು ಆನೆಯ ದಂತ ಮತ್ತು ಸೊಂಡಿಲು ಉದ್ದವಾಗಿದೆ ಇನ್ನೊಂದು ಆನೆಯ ದಂತ ಸ್ವಲ್ಪ ಕಾಣಿಸುತ್ತಿದೆ.

ಇಲ್ಲಿ ಕ್ರೈಸ್ತ ಪಾದ್ರಿಗಳ ಕಟ್ಟಡ ಕಾಣಿಸುತ್ತಿದೆ. ಈ ಚರ್ಚಿನ ಕಟ್ಟಡಕ್ಕೆ ಮುಂಭಾಗದಲ್ಲಿ ಕಬ್ಬಿಣದ ಸರಳುಗಳಿಂದ ಗೋಡೆ ಕಟ್ಟಲಾಗಿದ್ದು--

ಇಲ್ಲಿ ಸುಂದರವಾದ ಉದ್ದವಾದ ಮನೆ ಕಾಣಿಸ್ತಾ ಇದೆ ಈ ಮನೆಯ ಒಂದು ಮೂಲೆಯಲ್ಲಿ ಮೇಲ್ಬಾಗದಲ್ಲಿ ಸ್ವಲ್ಪ ಭಾಗವನ್ನು ಕಟ್ಟಲಾಗಿದೆ ಮನೆಗೆ ಕಿಟಕಿಗಳು ಮತ್ತು ಕಬ್ಬಿಣದಿಂದ ಮಾಡಿದಂತಹ ಎರಡು ಗೇಟುಗಳಿವೆ.

ನೆಲ ಕಾಣಿಸ್ತಾ ಇದೆ ಕಬ್ಬಿಣದ ಶೆಟರ್‌ ಕಾಣಿಸುತ್ತಾ ಇದೆ.

ಇಲ್ಲಿ ಒಂದು ಕೈಗಾರಿಕೆ ಯ ಕಟ್ಟಡ ಕಾಣಿಸುತ್ತಿದ್ದು ಈ ಕಟ್ಟಡದ ಮೇಲ್ಬಾಗದಲ್ಲಿ ಒಂದು ಯಂತ್ರದಂತೆ ಕಾಣಿಸುತ್ತಿದ್ದು--